ಇಲ್ಲಿ ಒಂದು ಎಫ್_ಕೆ ಪೆಟ್ರೋಲಿಯಂ ಅಂತ ಬರೆದಿದೆ.

ಟ್ರೋಲಿಯಂ ನಲ್ಲಿ ಎರಡು ಕಾರುಗಳು ನಿಂತಿವೆ.

ಇಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯ ಒಳಗಡೆ ಬಹಳಷ್ಟು ರ್ಯಾಕ್ ಗಳಿವೆ.

ರ್ಯಾಕ್ ಗಳಲ್ಲಿ ಬಹಳಷ್ಟು ಮೀನುಗಳನ್ನು ಇಟ್ಟಿದ್ದಾರೆ ಹಾಗು ಮೇಲಗಡೆ--

ಇಲ್ಲಿ ಇಬ್ಬರು ಮಹಿಳೆಯರು ಕುಂತಿದ್ದಾರೆ ಅಲ್ಲಿ ಬಹಳ ವಿಧವಿಧವಾದ ಮೀನುಗಳನ್ನು ಇಟ್ಟಿದ್ದಾರೆ.

ಮತ್ತೆ ಒಂದು ಖುಷಿ ಲೇಡೀಸ್ ಫ್ಯಾಷನ್ ಸ್ಟೋರ್ .

ಇಲ್ಲಿ ಒಂದು ಎರಡು ಅಂತಸ್ತಿನ ದೊಡ್ಡ ಕಟ್ಟಡ ಇದೆ.

ಆ ಕಟ್ಟಡದ ಮುಂದೆ ಹಚ್ಚ ಹಸಿರಾದ ಗಿಡ ಮರಗಳಿವೆ.

ಪ್ರದೇಶದಲ್ಲಿ ಬಹಳ ವ್ಯಕ್ತಿಗಳು ಸ್ವೆಟರ್ ಕ್ಯಾಪ್ ಇನ್ನೀತರ ವಸ್ತುಗಳನ್ನು ಹಾಕಿಕೊಂಡು ಚಲಿಸುತ್ತಿದ್ದಾರೆ.

ಇದೊಂದು ಆಟ ಆಡುವ ಟ್ರೈನ್ ಇದೆ ಆ ಟ್ರೈನು ಹರಿಶಿನ ಮತ್ತು--

ಮತ್ತು ಅದರ ನಡುವೆ ಕೂಡ ಒಂದು ಗಿಡ ಇದೆ ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳಿವೆ.

ಇಲ್ಲಿ ಬಹಳಷ್ಟು ವಿಶಾಲವಾದ ನೀರು ಹರಿಯುತ್ತಿದೆ.

ಗುಹೆ ಹೊರಗಡೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ.

ಅಲ್ಲಿ ಬಲೂನ್ಸ್ ಗಳಿಂದ ಡೆಕೋರೇಟ್ ಮಾಡಿದ್ದಾರೆ ಸುತ್ತಮುತ್ತಲು ಹಚ್ಚಸಿರಾದ ಗಿಡ ಮರಗಳಿವೆ.

ಹಾಗು ಆ ಕತ್ತೆಗಳ ಸುತ್ತ ಕಾಂಪೌಂಡಿನ ಕಟ್ಟೆಯನ್ನು ಕಟ್ಟಿದ್ದಾರೆ.

ಈ ಕಟ್ಟಡದಲ್ಲಿ ಬಹಳಷ್ಟು ಚೇರ್ಸ್ ಗಳಿವೆ.

ಸುತ್ತಮುತ್ತಲೂ ಹಚ್ಚಹಸಿರಾದ ಬಹಳಷ್ಟು ಗಿಡಮರಗಳಿವೆ ಮತ್ತು.

ಇದು ಒಂದು ರಾಜು ಫರ್ನಿಚರ್ ಅಂತ ಬರೆದು ಬೋರ್ಡ್ ಹಾಕಲಾದ ಅಂಗಡಿ ಇದೆ ಈ ಅಂಗಡಿಯಲ್ಲಿ ಬಹಳಷ್ಟು ಕಟ್ಟಿಗೆಯ ವಸ್ತುಗಳಿವೆ ಮತ್ತು--

ಮತ್ತು ಗೋಡೆಗೆ ಒಂದು ಚಿತ್ರವನ್ನು ಅಂಟಿಸಿದ್ದಾರೆ ಅಲ್ಲಿ ಒಂದು ರ್ಯಾಕ್ ಇದೆ.

ಇದು ಒಂದು ಬಾಲಾಜಿ ಮ್ಯೂಸಿಕಲ್ ಬ್ರಾಸ್ ಬ್ಯಾಂಡ್ .

ಅಲ್ಲಿ ಪೈಂಪ್ ಕಬ್ಬಿಣ ಪ್ಲಾಸ್ಟಿಕ್ ನೀರಿನ ಟ್ಯಾಂಕ್ ಇನ್ನೀತರ--

ಆ ಫಂಕ್ಷನ್ ನಲ್ಲಿ ಸ್ಟೇಜ್ ಮೇಲೆ ಬಹಳಷ್ಟು ವ್ಯಕ್ತಿಗಳು ನಿಂತಿದ್ದಾರೆ.

ಇದು ಒಂದು ಮೂರು ಅಂತಸ್ತು ದಿನ ದೊಡ್ಡ ಕಟ್ಟಡ.

ದೊಡ್ಡ ಹಚ್ಚ ಹಸಿರು ಗಿಡಮರ ಗಳಿವೆ.

ಇಲ್ಲಿ ಒಂದು ಬೇಕರಿ ಇದೆ ಅಲ್ಲಿ ಬಹಳಷ್ಟು ವಿಧವಿಧವಾದ ಸ್ವೀಟ್ ಗಳನ್ನು ನೀಟ್ ಆಗಿ ಜೋಡಿಸಿ ಇಟ್ಟಿದ್ದಾರೆ.

ಮತ್ತು ಮೇಲುಗಡೆ ಒಂದು ಎ_ಸಿ ಇದೆ ಲೈಟಿಂಗ್ ಗಳಿವೆ.